ಇಲ್ಲಿ ವಿಧ-ವಿಧವಾದ ಪುಸ್ತಕಗಳನ್ನು ಸಾಲಾಗಿ ಜೋಡಿಸಿ ಇಟ್ಟಿದ್ದಾರೆ ಹಾಗು ಇಲ್ಲಿ ತುಂಬಾ ಪುಸ್ತಕಗಳು ಕಾಣಸ್ತಾಯ್ದವೆ.

ಇಲ್ಲಿ ಪುಸ್ತಕಗಳನ್ನು ಹೊಂದಿಸಿ ಸಾಲಾಗಿ ಇಟ್ಟಿದ್ದಾರೆ ಹಾಗು ಇಲ್ಲಿ ಲೈಫ್ ಬುಕ್ ಅಂತ ಹೇಳಿ ಅಂಡ್ ದೇ ಆರ್ ಏನೋ ಬರೆದಿದ್ದಾರೆ.

ಹಾಗೆ ಪಕ್ಕದಲ್ಲಿ ಒಂದು ಜ್ಯೂಸ್ ಸೆಂಟರ್ ಕೂಡ ಇದೆ ಈ ಚಿತ್ರದಲ್ಲಿ ಕಾರ್ನ್ಫ್ಲೋರ್ ಸೌತೆಕಾಯಿ ಹಾಗು ಕಿವಿ ಫ್ರುಟ್ಸ್ ಹಾಗು ವೆಜೆಟೇಬಲ್ಸ್ ಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಏನು ಕಾಣಬಹುದೆಂದರೆ ದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ಕಾಣಬಹುದು.

ಇಲ್ಲಿ ಹಲವಾರು ಜೀನ್ಸ್ ಪ್ಯಾಂಟ್ಗಳನ್ನು ಒಂದರಮೇಲೊಂದು ಒಂದರಮೇಲೊಂದಂತೆ ಜೋಡಿಸಿ ಇಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ.

ಅಲ್ಲಿ ಒಂದು ಇಬ್ಬರು ಮಾತನಾಡುತ್ತಿರುವುದನ್ನ ಸಹ ನೋಡಬಹುದಾಗಿದೆ ಹಾಗು ಅಲ್ಲಿ ಒಂದು ಸ್ಟೇರ್ ಕೇಸ್ ಇದೆ.

ಇಲ್ಲಿ ಫ್ರೆಂಚ್ ಫ್ರೈಸ್ ಹಾಗೆ ವಿಧ ವಿಧವಾದ ತಿಂಡಿಗಳ ಇದು ಕೂಡ ಕಾಣಸ್ತಾಯ್ದೆ. ಕಾಫಿ ಕ್ಯಾನ್ ಮೇಡ್ ಬೈ ಡಿಫರೆಂಟ್ ಮೆತೆಡ್ಸ್ ಕೂಡ ಬರ್ದಿದ್ದಾರೆ.